ಇಲ್ಲಿ ಒಂದು ಪಿಕ್ಚರ್ ನೋಡ್ತಾ ಇದ್ರೆ ಒಂದು ಬಂಡೆಯ ರೀತಿಯಾದಂತಹ ಇದೆ ಮತ್ತು ಹಲವಾರು ಚಿಕ್ಕ ಶೋ ಗಿಡಗಳು ಕೂಡ ಬೆಳೆದಿದೆ ಇಲ್ಲಿ ಒಂದು ಕಂಬದ ರೀತಿಯ ಕೂಡ ಒಂದು--

ಇದು ಒಂದು ಡೋರ್ ಈ ರೀತಿಯ ದೊರಿಗಳನ್ನು ಮನೆಗಳಿಗೆ ಆಗಿರಬಹುದು. ದೇವಸ್ಥಾನಗಳಲ್ಲಿ ಆಗಿರಬಹುದು ಚೌಟರಿಗಳಿಗೆ ಮಾಡಿರುತ್ತಾರೆ.

ಇದು ಕೂಡ ಒಂದು ದೊಡ್ಡದಾಗಿರ್ತಕ್ಕಂತಹ ಬಿಲ್ಡಿಂಗು ಈ ಒಂದು ಬಿಲ್ಡಿಂಗನ್ನ ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಟ್ ಕನ್ಸ್ಟ್ರಕ್ಷನ್ ಮಾಡುತ್ತಿದ್ದಾರೆ ಮತ್ತೆ ಈ ಒಂದು ಫ್ಲೂರು --

ಕೆಳಗೊಂದು ನಾಲಕ್ ಜನ ಕೆಲಸಗಾರರು ಕೂಡ ಇದ್ದಾರೆ ಇನ್ನೊಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋದಿಕ್ಕೆ--

ಇದು ತಾಲೂಕು ಆಡಳಿತ ಸೌಧ ಅಂತ ಹೇಳ್ಬಿಟ್ಟು ಒಂದು ಆಫೀಸ್ . ಇಲ್ಲಿ ತುಂಬಾ ಜನ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಇದೊಂದು ತಾಲೂಕು ಮಟ್ಟದಲ್ಲಿ ಇರತಕಂತಹ ಒಂದು ಪ್ಲೇಸ್ . ಈ ಒಂದು ಪ್ಲೇಸ್ ನೋಡೋಕು ಕೂಡ ತುಂಬಾ ಚೆನ್ನಾಗಿದೆ.